ತೆರ್ನಲ್ಲಿ ಏನೋ ವಿಶೇಷ ಐತ್ರಿ ಅದ್ನ ಮ್ಯಾಗ್ ಕಳಸ ಇಟ್ಟು ಅದ್ನ ಜಕ್ಕೊಂಡು ಹೋಗಿ ಸ್ವಲ್ಪ ಒಂದ ಅರ್ಧ ಕಿಲೋಮೀಟರ್ ದೂರ ಹೋಗಿ ಆ ಜಕ್ಕೊಂಬಂದು ವಾಪಸ್ ಅದರ ಸ್ಥಳ ಸ್ಥಳಕ್ಕೆ ತಂದು ಹಚ್ಚಿ ಆದಿರಂದ ನಮ್ಮ್ ಏನೋ--

ಜೋಕೇರ್ನ ಕರಸೇವೀ ಜೋಕೆರಾಗಿ ವಿಶೇಷ ಇಲ್ರಿ.

ಸ್ನಾನ ಮಾಡುಕೊಂಡ ಬಂದ್ವಿ ಅಂದ್ರೆ ನಮ್ ಎಲ್ಲ ಕೊಲೊನ್ ಆತ್ವಿ.

ಕಟ್ಟಡ ನಾನು ನೋಡ್ತಾಯಿದೀನಿ ತುಂಬ ಚೆನ್ನಾಗಿ ಇದೆ ಕಟ್ಟಡ.

ಈ ಕಟ್ಟಡ ಎಲ್ಲರ್ ಎಲ್ಲರೂ ಮನೆಯಲ್ಲೂ ಐತಿ ಅಲ್ಲಿ ಬಂದು ಕೂಂತು ಸೆಲ್ಫಿ ತಂಗೊಂಡು ಊಟ ಮಾಡಿ ಓತೀವ್ರಿ.

ಇದು ಒಳ್ಳೆಯೆಣ್ಣೆ ಒಳ್ಳೆಯೆಣ್ಣೆ ತೆಗಿಯಕ್ಕೆ ಘಾನಾ ಅಂತ್ ಮಾಡಿರ್ ತಾರರಿ -